ಹಾಗೆ ಒಬ್ಬ ಅಜ್ಜಿ ನಡೆದುಕೊಂಡು ಹೋಗುತ್ತಿದ್ದಾರೆ ಹಾಗೆ ಮುಂದುಗಡೆ ಒಬ್ಬ ಯುವಕ ನಡೆದುಕೊಂಡು ಹೋಗುತ್ತಿದ್ದಾನೆ ಈ ದೃಶ್ಯ ನೋಡಲು ತುಂಬಾ ಚೆನ್ನಾಗಿದೆ.

ಅದರ ಪಕ್ಕದಲ್ಲಿ ಒಂದು ಆಟೋರಿಕ್ಷಾ ನಿಂತಿದೆ ಅದರ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ. ಈ ದೃಶ್ಯವನ್ನು ನೋಡಲು ತುಂಬಾ ಆನಂದ ಆಗ್ತಾ ಇದೆ ತುಂಬಾ ಸಂತೋಷ ಅನಿಸಿದೆ.

ಒಂದು ವಾತಾವರಣ ತುಂಬಾ ಶಾಂತ ರೀತಿಯ ವಾತಾವರಣದಂತೆ ಕಾಣಿಸ್ತಾ ಇದೆ ಹಾಗೆ ನೀರು ಹೊಳೆ ತರ ಕಾಣಿಸ್ತಾ ಇದೆ.

ಹಾಗೆ ಈ ವಾತಾವರಣ ನೋಡಲು ತುಂಬಾ ಆನಂದವಾಗುತ್ತಿದೆ ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಬಹುದು.

ಹಾಗೆ ಹೂ ಮಾರಾಟಗಾರರು ಕೂಳಿತಿದ್ದಾರೆ ಹಾಗೆ ಒಯಲು ಬಂದ ಹೆಣ್ಣು ಮಗಳ ಒಂದು ದೃಶ್ಯ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಹೂಗಳಿಂದ ಅಲಂಕೃತವಾಗಿದೆ.